ಇಲ್ಲಿ ದೋಣಿಯ ಸ್ಪರ್ಧೆ ನಡೆಯುತ್ತಾ ಇದೆ ಎಂದು ಕಾಣುತ್ತ ಇದೆ ಇಲ್ಲಿ ಒಂದು ಮೂರು ದೋಣಿಗಳು --

ಆ ಇಲ್ಲಿ ವ್ಯಕ್ತಿಗಳು ಕೆಲಸ ಮಾಡಲೆಂದು ಬರುತ್ತಾರೆ ಎಂದು ಅಂದುಕೊಳ್ಳುತ್ತೇನೆ.

ಇದು ಕನಕ ಮಲ್ಟಿ ಸ್ಪೆಶಾಲಿಟಿ ಹಾಸ್ಪಿಟಲ್ . ಇಲ್ಲಿ.

ಇದು ಒಂದು ಕೆರೆ ಇಲ್ಲಿ ಜನರು ಬಂದು ಬಟ್ಟೆ ತೊಳೆಯೋದು ಮತ್ತು ಏನು ಬೇಕಾದ್ರು ಮಾಡಬಹುದು ಲೈಕ್ ಸ್ನಾನ ಮಾಡೋದು.

ಅಲ್ಲಿ ಯಾರಿಗೋ ಕಾಯುತ ಕುಳಿತು ಕೊಂಡಿದ್ದಾರೆ. ನೋಡುವಾಗ ಇದು ಕಾಲೇಜ್ ಎಂದು ಕಾಣಿಸುತ್ತ ಇದೆ.

ಮೀನು ಅಂದರೆ ಯಾರಿಗೆ ಹ ಯಾರಿಗೆ ಅಂತ ಇಷ್ಟ ಆಗುವುದಿಲ್ಲ ಸೊ ಜನರು ಇಲ್ಲಿಗೆ ಹೋಗಿ ಮೀನು ಊಟ ಮಾಡೋದು.

ಒಬ್ಬೊಬ್ಬರ ಕೈಯಲ್ಲಿ ನ್ಯೂಸ್ಪೇಪರ್ ಇದೆ ಒಬ್ಬೊಬ್ಬರು ಓದುತ್ತಿದ್ದಾರೆ ಒಬ್ಬ ನಿಂತಿದ್ದಾನೆ ಮಿಕ್ಕಿದವರು ಕುಳಿತಿದ್ದಾರೆ.

ಇದು ನೋಡುವಾಗ ಒಂದು ಬಿಲ್ಡಿಂಗ್ ತರ ಕಾಣುತ್ತ ಇದೆ ಇದು ಮಂಗಳೂರಿನಲ್ಲಿರುವ ಬಿಲ್ಡಿಂಗ್ ತರಾನೇ ಕಾಣುತ್ತಿದೆ.

ತುಂಬಾ ಬೇಜಾರಲ್ಲಿ ಕೂತಿದ್ದಾರೆ ಅಂತ ಅನ್ಸುತ್ತಾ ಇದೆ .

ಏನೆಂದು ನನಗೆ ಸ ಗೊತ್ತಾಗ್ತಾ ಇಲ್ಲ ಬಟ್ ಅದನ್ನು ನೋಡುವಾಗ --

ಒಬ್ಬ ಸೆಕ್ಯೂರಿಟಿ ಜನರನ್ನು ಚೆಕ್ ಮಾಡುತ್ತ ಇದ್ದಾನೆ ಇಲ್ಲಿ ಅಲ್ಲಿ ಓಡಾಡುತ್ತ --

ಇಲ್ಲಿ ಮನೆ ಕಟ್ಟುತ್ತಾ ಇದ್ದಾರೆ ಮನೆಗೆ ಮನೆ ಕಟ್ಟಕ್ಕೆ ಬೇಕಾದ --

ಇಲ್ಲಿ ಜನರು ಸತ್ಯವಾಗು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ.

ಗುರು ಮಕ್ಕಳಿಗೆ ಡಾನ್ಸ್ ಹೇಗೆ ಆಡುವುದನ್ನು ಎಂದು ಕಲಿಸುತ್ತಾ ಇದ್ದಾನೆ.

ಇಲ್ಲಿ ಧ್ವಜ ಹಾರಿಸುವ ಒಂದು ಸ್ಪರ್ಧೆಯನ್ನು ನಡೆಸುತ್ತ ಇದ್ದಾರೆ.

ಇದು ಜಿಮ್ ಗೆ ಜನರು ಹೋಗಿ ಅವರ ಮೈಯನ್ನು ಗಟ್ಟಿಯಾಗಿ ಶಕ್ತಿಶಾಲಿಯಾಗಿ ಇರಬೇಕೆಂದು ಹೋಗ್ತಾರೆ.

ಇಲ್ಲಿ ಮಹಿಳೆಯರು ಸೀರೆಯನ್ನು ಕಟ್ಟಿಕೊಂಡು ಕೆರೆಯಲ್ಲಿ ಇಳಿದು.

ಮುಳುಗಿ ಎದ್ದು ಏನೋ ಪೂಜೆ ಮಾಡುತ್ತ ಇದ್ದಾರೆ ನೋಡುವಾಗ ಚೆನ್ನಾಗಿ ಸ ಕಾಣುತ್ತ ಇದೆ.

ಈ ಒಂದು ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ.

ಕಸ್ಟಮರ್ಸ್ ಬರಲಿ ಎಂದು ಅಲ್ಲಿ ಬಿಸ್ಕೆಟ್ಸ್ ಎಲ್ಲ ಕಾಣುತ್ತ ಇದೆ.

ಒಬ್ಬ ವ್ಯಕ್ತಿ ಬಾಯಿನಲ್ಲಿ ಏನೋ ಹಾಕಿಕೊಂಡು ನಿಂತ್ಕೊಂಡು ಆ ಕಡೆ ನೋಡ್ತಾ ಇದ್ದಾನೆ.

ಸೈಂಟ್ ಅಲೋಶಿಯಸ್ ಕಾಲೇಜ್ ತುಂಬಾ ಫೇಮಸ್ ಮಂಗ್ಳೂರಲ್ಲಿ.